ಇದು ಆಟೋ ವನ್ನು ವಾಶ್ ಮಾಡುತ್ತಿರುವ ದೃಶ್ಯ ಎಂದು ನಮಗೆ ಇಲ್ಲಿ ತಿಳಿದು ಬರುತ್ತದೆ.

ಹಾಗೂ ಅದರ ಹಿಂಭಾಗದಲ್ಲಿ ಹಲವಾರು ರೀತಿಯ ದೊಡ್ಡ ದೊಡ್ಡದಾದ ಮರಗಳನ್ನು ನಾವು ಕಾಣಬಹುದು.

ಹಾಗು ಇನ್ನಿತರ ಬಿಲ್ಡಿಂಗ್ ಗಳು ನಾವು ಇಲ್ಲಿ ವೀಕ್ಷಿಸಬಹುದಾಗಿದೆ.

ಇದರ ಹಿಂಭಾಗದಲ್ಲಿ ಹಲವಾರು ದೊಡ್ಡ ದೊಡ್ಡದಾದ ಗಿಡಮರಗಳನ್ನು ಕಾಣುತ್ತೇವೆ.

ಇಲ್ಲಿ ಕೆರೆಯ ವಾವರಣದಲ್ಲಿ ಹಲವಾರು ದೊಡ್ಡ ದೊಡ್ಡದಾದ ಗಿಡಮರಗಳನ್ನು ನಾವು ಕಾಣಬಹುದು ಹಾಗೂ ನೀರು ನಿಂತುಕೊಂಡಿರುವ ದೃಶ್ಯವನ್ನು ನಾವು ಇಲ್ಲಿ ವೀಕ್ಷಿಸಬಹುದು.

ಒಟ್ಟಾರೆಯಾಗಿ ಈ ದೃಶ್ಯ ನೋಡಲು ತುಂಬ ಸುಂದರವಾಗಿದೆ.

ಇದು ಒಂದು ಹೋಟೆಲಿನ ದೃಶ್ಯ ಎಂದು ನಮಗೆ ತಿಳಿದುಬರುತ್ತದೆ ಇಲ್ಲಿ ನಾಲ್ಕು ಜನ ವ್ಯಕ್ತಿಗಳನ್ನು ನಾವು ಕಾಣಬಹುದು ಪ್ರತಿಯೊಂದು ಟೇಬಲಿನ ಮುಂಭಾಗದಲ್ಲಿ ಒಂದು ಚಂಬು ಮತ್ತು ಗ್ಲಾಸ್ ಗಳನ್ನು ಕಾಣಬಹುದು.

ಇದು ಒಂದು ಟೀಚರ್ಸ್ ಡೇ ಫಂಕ್ಷನ್ನಿನ ಚಿತ್ರಣ ಎಂದು ನಮಗೆ ತಿಳಿದು ಬರುತ್ತದೆ.

ಈ ದೃಶ್ಯವು ತುಂಬ ಸುಂದರ ಹಾಗು ಮನೋಹರವಾಗಿದೆ ಎಂದು ಹೇಳಲು--

ದೇವಸ್ಥಾನ ಒಳಗಡೆ ಹಲವಾರು ಭಕ್ತಾದಿಗಳನ್ನು ನಾವು ಕಾಣುತ್ತೇವೆ.

ಅದರ ಮುಂಭಾಗದಲ್ಲಿ ಒಂದು ಹಳದಿ ಬಣ್ಣದ ಗೋಡೆಯನ್ನು ಕಾಣುತ್ತೇವೆ ಒಟ್ಟಾರೆ ಈ ದೃಶ್ಯ ನೋಡಲು ತುಂಬ ಸುಂದರವಾಗಿದೆ.

ಇದೊಂದು ಆರೋಗ್ಯ ಆರ್ಗೆನಿಕ್ ಅಂಗಡಿಯ ಮುಂಭಾಗದ ಚಿತ್ರಣವೆಂದು ನಮಗೆ ತಿಳಿದು ಬರುತ್ತದೆ.

ಈ ಚಿತ್ರವು ನೋಡಲು ತುಂಬ ಸುಂದರವಾಗಿ--

ಇದು ಒಂದು ತಗಡಿನ ಶೇಡ್ಡಿನ ಆಕಾರದಲ್ಲಿದ್ದು ಮೇಲುಗಡೆ ಲೈಟಿನ ವ್ಯವಸ್ಥೆಯನ್ನು ಅಳವಡಿಸಿರುವುದನ್ನು ನಾವು ಕಾಣಬಹುದು ಹಾಗೂ ಕುರ್ಚಿಗಳನ್ನು ಸಾಲಿನಂತೆ ಜೋಡಿಸಿರುವುದನ್ನು ನಾವು ವೀಕ್ಷಿಸುತ್ತೆವೆ.

ಇದರ ಒಳಗೆ ಒಂದು ಕಾರ್ ನಿಂತುಕೊಂಡಿರುವುದನ್ನ ನಾವು ಕಾಣುತ್ತೇ --

ಈ ಒಂದು ದೊಡ್ಡದಾದ ಕಲ್ಲನ್ನು ನಾವು ಕಾಣಬಹುದು.

ಇದರ ಮುಂಭಾಗದಲ್ಲಿ ಫ್ರೀ ರೂರಲ್ ಹೆಲ್ತ್ ಕ್ಯಾಂಪ್ ಎಂದು ಬರೆದಿರುವುದನ್ನು ನಾವು ಕಾಣುತ್ತೇವೆ ಅದರ ಹಿಂಭಾಗದಲ್ಲಿ ಒಂದು ದೊಡ್ಡದಾದ ಬಿಲ್ಡಿಂಗ್ ಅನ್ನು ನಾವು ಕಾಣುತ್ತೇವೆ ಇದು ಹಚ್ಚ ಹಸಿರಿನ ಹುಲ್ಲುಗಾವಲಿನ ಪ್ರದೇಶ ಎಂದು ನಮಗೆ ತಿಳಿದು ಬರುತ್ತದೆ.

ಇದರ ಮೇಲ್ಭಾಗದಲ್ಲಿ ದೊಡ್ಡ ದೊಡ್ಡದಾದ ಬಿಲ್ಡಿಂಗ್ ಗಳನ್ನು ನಾವು ಕಾಣುತ್ತೇವೆ ಹಾಗು ಇದು ತುಂಬ ಲೈಟಿನಿಂದ ಕೂಡಿರುವುದನ್ನು ನಾವು ವೀಕ್ಷಿಸುತ್ತೇವೆ.

ಅದರ ಹಿಂಭಾಗದಲ್ಲಿ ಪ್ರತಿಯೊಂದು ರೀತಿಯ ಪ್ಲಾಸ್ಟಿಕುಗಳನ್ನ ಅಳವಡಿಸಿರುವುದನು ನಾವು ಕಾಣುತ್ತೇವೆ.

ಹಾಗು ದೊಡ್ಡ ದೊಡ್ಡದಾದ ಕಲ್ಲಿನ ಬಂಡೆಗಳನ್ನು ಕೆತ್ತಿ ಸಣ್ಣದಾದ ಕಲ್ಲಿನ ಬಂಡೆಗಳನ್ನು ಮಾಡಿರುವುದನ್ನು ನಾವು ಕಾಣುತ್ತೇವೆ ಒಬ್ಬ ಮಹಿಳೆ ಪರ್ಸನ್ನು ಹಿಡಿದುಕೊಂಡಿರುವ ದೃಶ್ಯವನ್ನು ನಾವು ಕಾಣುತ್ತೇವೆ.

ಲೈಟಿಂಗ್ ವ್ಯವಸ್ಥೆಯನ್ನು ಅಳವಡಿಸಿ ರುವುದನ್ನು ನಾನು ವೀಕ್ಷಿಸುತ್ತೇನೆ ಒಟ್ಟಾರೆಯಾಗಿ ಈ ಚಿತ್ರವು ನೋಡಲು ತುಂಬ ಸುಂದರವಾಗಿದೆ.

ಹಾಗು ಹಲವಾರು ರೀತಿಯ ಬೈಕುಗಳು ಮತ್ತು ಆಟೋ ಗಳು ನಿಂತುಕೊಂಡಿರುವುದನ್ನು ನಾವು ಕಾಣುತ್ತೇವೆ.

ಹಾಗು ಅಲ್ಲೊಂದು ಹುಣಸೆಮರವನ್ನು ನಾವು ವೀಕ್ಷಿಸಬಹುದಾಗಿದೆ.

ಇದರ ಹಿಂಭಾಗದಲ್ಲಿ ಒಂದು ದೊಡ್ಡದಾದ ಕಾರನ್ನು ನಿಲ್ಲಿಸಿದುದನ್ನು ನೋಡಬಹುದು.

ಹುಲ್ಲುಗಾವಲು ಪ್ರದೇಶ ಎಂದು ನಮಗೆ ತಿಳಿದು ಬರುತ್ತದೆ ಒಟ್ಟಾರೆ ಈ ದೃಶ್ಯವನ್ನು ನೋಡಲು ತುಂಬ ಸುಂದರವಾಗಿದೆ.

ಈ ಮಹಿಳೆಯರು ನೃತ್ಯ ಮಾಡುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದು ಪ್ರತಿಯೊಬ್ಬ ಮಹಿಳೆಯರು ಕೆಂಪು ಮತ್ತು ನೀಲಿ ಬಣ್ಣದ ಸಾರಿ ಯನ್ನು ಇಟ್ಟುಕೊಂಡಿರುವುದನ್ನು ನಾವು ಕಾಣುತ್ತೇವೆ.

ಹಾಗು ಪ್ರತಿಯೊಬ್ಬ ಮಹಿಳೆಯರು ಆಸನಗಳನ್ನು ವಿವಿಧ ರೀತಿಯಲ್ಲಿ ಮಾಡುತ್ತಿರುವುದನ್ನು ನಾವು ಕಾಣುತ್ತೇವೆ ಆದರ ಹಿಂಭಾಗದಲ್ಲಿ--